ಪರಿಸರವನ್ನೇ ನಾಚಿಸುವಂತೆ ಕಂಗೊಳಿಸುತ್ತಿರುವ ಈ ನದಿ --

ಈ ಸುಂದರ ರಮಣಿಯ ನೋಟದಲ್ಲಿ ಸೂರ್ಯನು ತನ್ನ ಕೆಲಸವನ್ನು ಮುಗಿಸಿ ನಿದ್ರಿಸಲು ಹೋಗುತ್ತಿದ್ದಾನೆ.

ಚೆನ್ನಾಗಿ ಕಾಣುತ್ತಿದೆ ಮರಗಳು --

ಬಟ್ಟೆಗೆ ಆ ಐರನ್ ಮಾಡಲಾಗಿದೆ. ಒಂದು ನಾವಿಕೃತವಾದ ಆಧುನೀಕರಣದ ಒಂದು--

ಇದು ಗಂಟೆಗೆ ಹತ್ತರಿಂದ ಹನ್ನೊಂದು ಕಿಲೋಮೀಟರ್ ಮೈಲೇಜ್ ಅನ್ನು ಕೊಡಬಲ್ಲದು.

ಬೈಕಿ ನ ಸವಾರರು ಆಟೋ ಸವಾರರು ಪಟ್ಟಣದಲ್ಲಿ ಚಲಿಸುತ್ತಿದ್ದಾರೆ .